ಅಲ್ಲೇ ಗೊತ್ತಾಗ್ ಬುಡುತ್ತೆ ನಮ್ಮ ಬವಿಷ್ಯ ಏನು ಹೆಂಗೆ ಹತ್ತು ಸಾವಿರ use ಮಡಕ ಆಗಿಲ್ಲ ಅನೋನು

ಅವ್ರು ಅಲ್ಲಿ ಅದುನ್ನ ನೋಡ್ಬುಟ್ಟು ನಮ್ಮಗೆ calculate ತರ ಮಾಡ್ತಾರೆ ನಮ್ಮಗೆ ಎಷ್ಟು ಕೊಡ್ಬೌದು ಎಷ್ಟು ಕೊಟ್ರೆ ಏನು ಯಾವ್ ರೀತಿ ಇವರು ಆಗಿ ಕಟ್ತರ ಇಲ್ವಾ ಅನ್ನೋ ಒಂದು ನಂಬಿಕೆ ನಂಬಿಕೆ ಮೇಲೆ calculate ಮಾಡ್ತಾರೆ ಅವರು .

ಅದೇ ಆ ರೀತಿ ಇದೆ

ಈಗ ನೀವು ಯಾವುದೇ bank ಅಲ್ಲಿ ಅದ್ರು loan ಮಾಡಸ್ಕೊಡ್ತೀರ ಸ್ವಲ್ಪ ಈ ನಮ್ಮ documents ಎಲ್ಲಾ ಕೊಡ್ತೀವಿ ನಿಮ್ಮಗ್ ಕೊಡ್ತೀವಿ

ಯಾಕಂದ್ರೆ ನಮ್ಮಗೆ ಒಂದು ನಂಬಿಕೆ ಬೇಕು ಕಂಡಿತವಾಗಿ ಮಾಡಸ್ ಕೊಡ್ತೀನಿ ಅಂದ್ರೆ ok ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಎಲ್ಲಾದರು ನೋಡ್ಬೇಕ್ ಅಲ್ವ ಯಾಕಂದ್ರೆ

colleges ಎಲ್ಲಾ ಡಿಗ್ರಿಗೆ ಇದು ಎಂ ಕಂ ಗೆ ನಾವು ಎಲ್ಲ join ಅದಾಗ fees ಸ್ವಲ್ಪ first ಅಲ್ಲಿ ಕಟ್ಬೇಕು ಅಂತ ಇರುತೆ ಮತ್ತೆ ಕಟ್ಟಬೇಕು installment ಒಂದು two three installment ಹಾಕ್ತಾರೆ ಅಷ್ಟೆ. ಓ ಮಾಡಸ್ ಕೊಡನ ಮಾಡಸ್ ಕೊಡನ .

ಆದ್ರೆ ಈ financial management ಇದು ಒಂದೇ ಬರಲ್ಲ ಇಲ್ಲಿ .

ಇಲ್ಲೇ ಒಂದೇ ಬರಲ್ಲ ಇನ್ನೋoದ್ ಏನಂದ್ರೆ ಈಗ ನಿಮ್ಮ ಅತ್ರ ಇರುತೆ ಒಂದು

ಈಗ ಹಣ ಎಷ್ಟು ಒಂದು ಐದು ಲಕ್ಷ ಇಲ್ಲ ಹತ್ತ್ ಲಕ್ಷ ಇಲ್ಲ ಏದು ಲಕ್ಷ ಇಲ್ಲ ಹತ್ತು ಲಕ್ಷ ಇರುತ್ತೆ ನಿಮತ್ರ

ಅದುನ್ನ double ಮಾಡದ್ ಹೆಂಗೆ ಅಂತ ಈದ್ ಮದ್ಬೌದು ನಾವು.

ಅಂದರೆ ನೀವು ಒಂತರ ಈ ರೀತಿ loans ಮಾಡ್ಕೋಡತಿರಾ ಮತ್ತೆ amount ಯಾವ್ ರೀತಿ ದ್ಯಸ್ತಿ ಮಾಡೊದು .

ಹ್ಮ್ charge ಏನು ಇಲ್ಲ.

amount ನೀವೇ ಇಟ್ಕೊಂಡು ಅದಕ್ ಏನಾದ್ರು ಬೇರೆ ಕಡೆ ಈದ್ ಮಾಡಿ .

ಹ ಹೇಳಿ ಅದು ಯಾವ್ ರೀತಿ ಅಂತ ನವನಿತ್ ಅವರೇ. ಏನಾದ್ರು ಒಂದ್ ಐದು ಲಕ್ಷ ಇಲ್ಲ ಹತ್ ಲಕ್ಷ ಇರತ್ ಅಲ್ವ

ನೀವ್ ಅಚ್ಚೆ ಕಡೆಗ್ ಬಡ್ಡಿಗ್ ಕೊಡ್ತಿವ್ ಅಂದ್ರೆ ಅದು ಸ್ವಲ್ಪ ನಿಮ್ಮಗೆ ಕಷ್ಟಕರವಾದ ಈಗ್ಗ ಇಂದೇ ಮರು ಪಾವತಿ ಮಡ್ಕೊಲ್ವಾಗ ನಿಮ್ಮಗ್ ಕಷ್ಟನೆ ಅಗ್ಬೌದು .

ಹೆಂಗೆ ಅದು ನಾವೆ ಹೋಗಿ ಕೆಲ್ಲೋದು ಅದು ಈ ಸಂಬಂದಿಕ್ರು ಅವರ ಹತಿರ ಕೆಲ್ಲಕ್ ಅಗಲ್ಲ.

ಅದೇ ನೀವು ಹತ್ತು ಲಕ್ಷ ಎತ್ಕೊಂಡ್ ಹೋಗಿ bank ಅಲ್ಲಿ ಇಟ್ಟರೆ .

ಈಗ ಅದುನ್ನ ನೀವು bank ಅಲ್ಲಿ ಏನನ ಇಟ್ಟರೆ ನಿಮ್ಮಗೆ ಬಡ್ಡಿ ಬರ್ತಿರುತ್ತೆ ತಿಂಗಳ ತಿಂಗಳ ಬಡ್ಡಿ ಬರುತ್ತೆ.

ಅಲ್ಲಿ ಏನಂದ್ರೆ ಇಲ್ಲಿ ವ್ಯತ್ಹಾಸ ಏನಂದ್ರೆ

ಏನು ನಾವು ಅದರಮೇಲೆ

ನಮ್ಮ ದುಡ್ಡು safe ನಮ್ಮ ಹಣ ಏನೇನ್ ಇದ್ಯೋ ಅದು safe ಆರಾಮಾಗಿ ಮಲ್ಕೊಬೌದು ನಮ್ಮ ಮೆನೆಲ್ಲಿ .

ಹ ಸ್ವಲ್ಪ ಕಮ್ಮಿ ಆಗಿರ್ಬೌದು

ಆದ್ರೆ amount ಅಂತು ಪಕ್ಕ ಬಂದೆ ಬರುತ್ತೆ ಅಲ್ವ .

ಈಗ ಬೇರೆಯವರಿಗೆ ಕೊಟ್ಟ್ರೆ ಅವ್ರು ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ .

ಕೊಡದೆಇದ್ರೆ ನಾವೇ ಹೋಗಿ ಕೇಳಬೇಕು .

ಅದ ಕಾರಣ ನಮ್ಮ bank ಅಲ್ಲಿ ಇಟ್ಟರೆ ನಮ್ಮ ಪ್ರಕಾರ ಒಳ್ಳೇದು.

ಕೆಲವು ಅಸಲು ಯಾಕಂದ್ರೆ ನಾವು ಮಾಡಿದಿವಿ ಅಲ ನಾವು ಅಂದ್ರೆ ನಾವು ಏನು amount ಬೇರೆಯವರಿಗೆ ಕೊಟ್ಟು ಬಡ್ಡಿ ಇಸ್ಕೊಂದಿಲ್ಲ.

ಬಡ್ಡಿಗೆ ಬೇರೆಅವರತ್ರ amount ಇಸ್ಕೊಂಡಿದಿವಿ . ಅದೇ ನೀವು ಹೇಳ್ದಂಗೆ ಅವರು ಮತ್ತೆ ಕೊಡ್ತಾರೋ ಇಲ್ಲವೋ ನಾವು ಕೆಲ್ಲಕ್ ಆಗಲ್ಲ ಅಂತ ಅವರು ಅಂದ್ಕೊಂಡ್ತಾರೆ ನಾವು ಕೊಟ್ಟಿರೋರು.

ನಾವು ಏನ ಅಂತಿವಿ ಗೊತ್ತ ನಾವು ಬಡ್ಡಿ ಕೊಡ್ತೀವಿ ಈ ತಿಂಗಳು next ಕೊಡ್ತೀವಿ ಅಸಲು.

ಆ ರೀತಿ ಮುಂದೆ ಅಕೊಂಡ್ ಹೋಗ್ತಿವಿ ನೀವ್ ಹೇಳ್ದಂಗೆ correct ಇದೆ ಮುಂದೆ ಹಕೊನ್ಥ ಹೋಗ್ತೈರ್ತಿವಿ.

ಹಾ ರೀತಿ ಆಗುತ್ತೆ but ಅವರಿಗೆ ನಂಬಿಕೆ ಅನ್ನೋದು ಕಡಿಮೆ ಆಗುತ್ತೆ ಅಲ್ವ ಒಬ್ಬರು next month ಕೊಡ್ತೀವಿ ಈ ಸಲ ಬಡ್ಡಿ ಕೊಡ್ತೀವಿ next month ಕೊಡ್ತೀವಿ ಅಂತ ಅಂದ್ರೆ.

ಅಂಗ್ ಕೊಟ್ಟು ಈಗ timing ಅಂತು ಪಕ್ಕ ಒಂದ್ ತಿಂಗಳು ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಕೊಟ್ಟಮೇಲೆ.

card ಇದ್ರೆ ನೀನು bank ಗೆ ಹೋಗೋ ಅವಶ್ಯಕತ್ತೆ ಇಲ್ಲ.

ಚೆನ್ನಾಗಿದೆ ನಿಮ್ಮ ಮಾಹಿತಿ ನನಗೆ ಬೇಕಾದದ ಮಾಹಿತಿ ಕಿಂತ ಇನ್ನು ದ್ಯಸ್ತಿನೆ ಮಾಹಿತಿ ಕೊಟ್ರ್ರಳ ನೀವು. ಈಗ ಎಲ್ಲಾ ತಿಲ್ಕೊಂಡಿರ್ಬೇಕು ಈ financial management ಅಂದ್ರೆ ಹೆಂಗೆ .

ಅದೇ ನಮ್ಮಗೆ ಎಷ್ಟು ಬರುತ್ತೆ ಎನ್ ಕತೆ ಬರ್ತಿರುತ್ತೆ.

ಆದ್ರೆ ನಮ್ಮ income ಹತ್ತು ಸಾವಿರ ಇರುತ್ತೆ.

ಹತ್ತು ಸಾವಿರದಲ್ಲಿ ಹೆಂಗೆ maintain ಮಾಡ್ಬೇಕು.

ಇಲ್ಲ ಒಂದು ಲಕ್ಷ salary ಇರುತ್ತೆ.

ಒಂದ್ ಲಕ್ಷದಲ್ಲಿ ಇದೆ ಅಂತ ಹೆಂಗ್ ಅಂತ ಮಾಡದ್ರೆ ಅದು financial management ಅಲ್ಲ

ಹತ್ತು ಸಾವಿರ ಇವಾಗ ನನ್ನ ನಾನು ಹೇಳ್ತಿರೋದು ಹತ್ತು ಸಾವಿರ ಹನ್ಕೊಣ್ಣನ income

ಅದುನ್ನ ಯಾವ್ ರೀತಿ manage ಮಾಡ್ಬೇಕು ಅಂತ ಸ್ವಲ್ಪ ಅದ್ರ ಬಗೆನ್ನು ಸ್ವಲ್ಪ ಹೇಳ್ಬಿಡಿ ಹತ್ತು ಸಾವಿರ ಬಗ್ಗೆ ಹೇಳಿ ನಾನು ಒಂದು ಲಕ್ಸ್ಹcalculate ಐವತ್ ಸಾವಿರಕ್ಕೆ ನಾನೆ calculate ಮಾಡ್ಕೊಬೋದು ಅಲ್ವ . ಹೌದು ಈ ಹತ್ತು ಸವಿರಕೆ ಹೆಂಗೆ ಮಾಡ್ತಿರ ಅಂದ್ರೆ.

ನಿಮ್ಮ ಮೇಲೆ depend ಇರುತೆ financial management ನಿಮ್ಮಗೆ correct ಆಗಿ ಗೊತ್ತಿದ್ರೆ.

ನಿಮ್ಮ ಲೋನ್ ಬೇಕಾದರೆ ಹಂಗೇ ಇದು ಮಾಡಸ್ಕೊಬೌದು ಬೇಕಾದರೆ.

ಈಗ ಯಾವ್ದೊ ಒಂದು ದಿವಿಸ loan ತಗೊಂಡ್ ಇರ್ತೀರಾ

ನಿಮ್ಮಗೆ ನಿಮ್ಮಗೆ ನಂಬಿಕೆ ಇಲ್ದಂಗೆ ಕೊಟ್ಟಿರ್ತಾರೆ ಅವರು.

ಅವಾಗ ನೀವ್ ಏನು ಹತ್ತು ಸಾವಿರದಲ್ಲಿ ನೀವು correct ಆಗಿ manage ಮಾಡದ್ರೆ ಇದುನ್ನು ಪಾವತಿ ಮಾಡ್ತಿದ್ರೆ ಮರು ಪಾವತಿ ಮಾಡ್ತಿದ್ರೆ.

next ನೀವು ಏನು ಲೋಂಗೆ ಹೋಗ್ತಿರ .

ಹತ್ತ್ ಸಾವಿರ ಬರೋ payment ಅಲ್ಲಿ

ನಿಮ್ಮಗೆ ನಾಳೆ ಇಪತ್ ಏದು ಸಾವಿರ ಬಂದಾಗ .

ನೀವು ಏದು ಲಕ್ಷ ಕೇಳಿದ್ರು ಕೊಡೊ ಇದು ಇರುತೆ ಅವರಿಗೆ

ಒಂದೇ ಒಂದು financial management ಅನ್ನೋದು ಗೊತಿದೆ.

ಹತ್ತು ಸಾವಿರ ಬಂದ್ರೆ ಹೆಂಗೆ ಮಾಡ್ಬೇಕು ಮನೆಗೆ ಎಷ್ಟು ಕರ್ಚ್ ಮಾಡ್ಕೊಬೇಕು

ನನ್ನಾ ಕರ್ಚಿಗೆ ಎಷ್ಟು ಇಡಬೇಕು financial management ಅನ್ನೋದು ಗೊತ್ತಿದೆ ನಿನಗೆ.

ಅದ ಕಾರಣ ನಿನ್ನಗೆ ನಾನು ನಾಳೆ ಇಪತ್ ಏದು ಸಾವಿರ salary ಆದ್ರೆ.

ಕೆಲವೊಬ್ರಿಗೆ ಒಂದ್ ಲಕ್ಷ ಬಂದ್ರು ಕೂಡ ಒಂದ್ ಏದು ಲಕ್ಷ ಲೋನ್ ಕೊಡಲ್ಲ ಅವರಿಗೆ.

ಯಾಕಂದ್ರೆ financial management ಗೊತ್ತಿಲ್ಲ ಎಂಗೆ ಮಾಡ್ಬೇಕು.

loan ಮಾಡೋವಾಗ ಇದಂತು ನಾವು ಕಂಡಿತವಾಗಿ ಸೂಕ್ಷ್ಮವಾಗಿ ನೋಡೇ ನೋಡ್ತಾರೆ. ಅದೇ ಯಾರಿಗೆ need ಅವಶ್ಯಕತೆ ಇದೆ loan ಅಂತವರ್ಗೆ ಈ ರೀತಿ ಎಲ್ಲ

but ಕೆಲವರಿಗೆ ನಮ್ಮಗೆ ಹಳ್ಳಿ ಕಡೆ ಇರ್ತಾರೆ ಪಾಪ ಅವರಿಗೆ ಯಾವ್ ರೀತಿ manage ಮಾಡ್ಬೇಕು ಅಂತ ಎಲ್ಲಾ first amount ಹಾಕ್ತಾರೆ ಕಳಕೊಳತಾರೆ ಮತ್ತೆ ಬಾದೆ ಪಡ್ತಾರೆ.

ಹಂಗೇ ಮಾಡದ್ರೆ ತುಂಬಾ ಕಂಡಿತವಾಗಿ ನಿಮ್ಮಗೆ . ಹ ಸರಿ ಆಯ್ತು ನಾನು ನಿಮ್ಮಗೆ next month submit ಮಾಡ್ತೀನಿ.

documents ಎಲ್ಲಾ ಅದೊಂದು ವ್ಯವಸ್ತೆ ಮಾಡಿ ಕೊಡಿ

ಖಂಡಿತವಾಗಿ ನಾನು check ಮಾಡಿ ನನ್ ಮಾಡ್ಕೊಡ್ತೀನಿ.

ಸರಿ ನವನಿತ್ ಇನೇನ್ ಸಮಾಚಾರ. ಇನೇನ್ ಎಲ್ಲ ಕುಮಾರ್ ಅವರೆ ಹೇಳ್ಬೇಕು ಎಲ್ಲಾ ಆಯ್ತು information ನಾನು ಕೆಲಿದಕೆ ಇನ್ನ ದ್ಯಸ್ತಿ ನೆ ಕೊಟ್ಟೆ

ಅವರು ಬರತ್ ಎನ್ ಮಾಡ್ತಾವ್ರೆ ನಿಮ್ಮದೇ ಉರಲ್ಲ ಬರತ್ ಚೆನ್ನಗಿದರ ಹ ಚೆನ್ನಗಿದರೆ ಈಗ ಇಲ್ಲ ಅವರು ಬೆಂಗಳೋರು ಅಲ್ಲಿ ಇದಾರೆ.